ಹಾಗೂ ಇಲ್ಲಿ ಹಲವರು ಬಗೆಯ ಸರಗಳು ಆಗಲಿ ಏನೇ ಆಗಲಿ ವಸ್ತುಗಳು ಸಿಗುತ್ತವೆ.

ಹಲವಾರು ಜನರು ಓಡಾಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು ಮತ್ತು.

ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದಂತಹ ಪ್ಯಾಲೇಸ್ ಅನ್ನು ವೀಕ್ಷಿಸಬಹುದಾಗಿದ್ದು--

ಇಲ್ಲಿ ಒಬ್ಬ ಮಹಿಳೆಯು ಕುಳಿತುಕೊಂಡಿರುವ ದೃಶ್ಯವನ್ನು ಕಾಣಬಹುದಾಗಿದೆ.

ಇಲ್ಲಿ ಕೆಲವು ಜನರು ನಮಸ್ಕಾರ ಮಾಡುತ್ತಿರುವ ದೃಶ್ಯವನ್ನು--

ಪಕ್ಕದಲ್ಲಿ ಕಾರ್ ಸಹ ಹೋಗುತ್ತಿರುವ ದೃಶ್ಯವನ್ನು ಗಮನಿಸಬಹುದಾಗಿದೆ.

ಇಲ್ಲಿ ನೆಲ್ಲನ್ನು ಬೆಳೆದಿರುವ ದೃಶ್ಯ ನೋಡಬಹುದಾಗಿದೆ.